ಮತ್ತು ಈ ಚಿತ್ರದಲ್ಲಿ ಹಲವಾರು ಕಂಪ್ಯೂಟರ್ ಗಳು ಇವೆ.

ಈ ಚಿತ್ರದಲ್ಲಿ ಕಂಡುಬರುವುದು ಒಂದು ದೇವಾಲಯ.

ಈ ಚಿತ್ರವನ್ನು ನೋಡಿದರೆ ಇಲ್ಲಿ ಕಂಡುಬರುವಂತಹ ಬಾಟಲಿಗಳು ಔಷಧಿ ಬಾಟಲಿ ಎಂದು ನನಗೆ ಅನ್ನಿಸುತ್ತದೆ ಹಾಗ್--

ಆವ್ ದ ಒಂದು ಔಷಧಿಯಿಂದ ದೇಹಕ್ಕೆ ಉತ್ತಮವಾಗಿರುತ್ತದೆ.

ಆ ವ್ಯಕ್ತಿಯು ಕಾರಿಗೆ ಪೇಂಟ್ ಅನ್ನು ಹೊಡೆಯುತ್ತಿರುವಂತಹ ಒಂದು ದೃಶ್ಯವಾಗಿದೆ.

ಅದರ ಮೇಲೆ ಎ_ಸಿ ಯನ್ನು ನಾವು ನೋಡಬಹುದು.

ಇಲ್ಲಿ ಮನೆಯನ್ನು ನೋಡಿದರೆ ಬಹಳಷ್ಟು ಮನಸ್ಸಿಗೆ ಆನಂದವಾಗುತ್ತಿದೆ.

ಈ ಚಿತ್ರದಲ್ಲಿ ಒಂದು ಕಟ್ಟಡ ಹಾಗೂ ಅದರ ಹಿಂದೆ ಎಲ್ಲಾ ಮರ ಗಿಡಗಳು ಬಳ್ಳಿಗಳನ್ನು ಕಾಣಬಹುದು.

ಈ ಚಿತ್ರವು ಅಷ್ಟೊಂದು ಸ್ಪಷ್ಟವಾಗಿ ಯ-ಯ-ಯಾವುದು ಎಂದು ಗುರುತಿಸಲು ನನ್ನಿಂದ ಸಾಧ್ಯಾಗುತ್ತಿಲ್ಲ.

ಮತ್ತು ಈ ಒಂದು ಪಾರ್ಕ್ ಎಂದು ನಾನು ಕ ಭಾವಿಸುತ್ತಿದ್ದೇನೆ.

ಇಲ್ಲಿ ಹಲವಾರು ರೀತಿಯಾಗಿರುವಂತಹ ಕಬ್ಬಿಣವು ಅ- ತುಂಡಾಗಿ ಕಂಡುಬರುವುದನ್ನು ಈ ಚಿತ್ರದಲ್ಲಿ ನಾನು ಸ್ಪಷ್ಟವಾಗಿ ಕಾಣುತ್ತಿದ್ದೇನೆ.

ಆದ್ರ ಹಿಂದೆ ಬೆಟ್ಟ ಗುಡ್ಡಗಳಿದ್ದು ಇದು ಒಂದು ಸುಂದರವಾದ ಗ್ರೌಂಡು .